ಒಂದು ರೋಡ್ ಕಾಣಿಸ್ತಾ ಇದೆ ರೋಡ್ ಹಿಂದುಗಡೆ ಒಂದು ಕಾಂಪೌಂಡ್ ತರ ಗೇಟ್ ಕಾಣಿಸ್ತಾ ಇದೆ.

ರೋಡ್ ಮೇಲೆ ಒಂದು ಆಟೋ ನಡಿ ನಡಿತಾ ಇದೆ ಆಟೋ ಒಳಗಡೆ ಇಬ್ರು ಮನುಶ್ ಜನ ಕಾಣಿಸ್ತಾ ಇದ್ದಾರೆ.

ಹಾಗೆ ಕೌಂಟರ್ ಕಾಣಿಸ್ತ ಇದೆ ಹಾಗೆ ಕೌಂಟರ್ ಮುಂದುಗಡೆ ಚೇರ್ ಕಾಣಿಸ್ತಾ ಇದಾವೆ.

ಟೀ ಶರ್ಟ್ ಮೇಲೆ ಇಂಗ್ಲಿಷ್ ಅಕ್ಷರಗಳು ಕಾಣಿಸ್ತಾ ಇದೆ ಹಾಗೆ ಸೈಡ್ ಅಲ್ಲಿ ಸ್ಕ್ಯಾನರ್ ಕಾಣಿಸ್ತಾ ಇದೆ.

ಒಂದು ಬ್ಯಾನರ್ ಪ್ರಿಂಟ್ ಕಾಣಿಸ್ತಾ ಇದೆ ಬ್ಯಾನರ್ ಪ್ರಿಂಟ್ ಮೇಲೆ ನಾಲಕ್ಕು ಗಾಡಿ ಕಾಣಿಸ್ತಾ ಇದೆ ನಾಲಕ್ಕು ಗಾಡಿ ಪಕ್ಕದಲ್ಲಿ ಭವಾನಿ ಪ್ರಿಂಟ್ ಕಾಣಿಸ್ತಾ ಇದೆ.

ಮರಗಳು ಕಾಣಿಸ್ತಾ ಇದಾವೆ ಹಾಗೆ ಹು ಶೋ ಗಿಡ ಗಳು ಕಾಣಿಸ್ತಾ ಇದೆ.

ಕಂಬದ ಪಕ್ಕದಲ್ಲಿ ಒಂದು ಪೈಪ್ ಕಾಣಸ್ತಾಇದೆ ಅದರ ಮೇಲ್ಗಡೆ ಎರಡು ವಯರ್ ಕಾಣಸ್ತಾಇದೆ.

ಹಾಗೇ ಒಂದ್ ಮರ ಕಾಣಿಸ್ತಾ ಇದೆ ಈ ಮಣ್ಣಿನ ಮೇಲ್ಗಡೆ ಒಂದು ಲೈಟ್ ಕಾಣಿಸ್ತಾ ಇದೆ.